ಆಕಡೆ ಈಕಡೆ ಮರ ಇದೆ ಮೇಲೆ ಆಕಾಶ ಇದೆ ಕೆಳಗೆ ನೆಲ ಇದೆ ಹಕ್ಕಿಗಳೆಲ್ಲ ಆಕಾಶದ್ ಮೇಲೆ ಹಾರ್ತಾಯಿದೆ. ಹಾರಾಡ್ಕೊಂಡ್ತಾ ಹೋಗ್ತಾ ಇದೆ. ಇಲ್ಲೊಬ್ರು ನಿಂತಿದಾರೆ.

ಸ್ಟೇಜ್ ಇದು. ಸ್ಟೇಜ್ ಮೇಲೆ ಎಷ್ಟ್ ಚೆನ್ನಾಗಿ ಅಲಾಂಕಾರ ಮಾಡಿ ಸ್ಟೇಜ್ ಅನ್ನು ಅಲಂಕರೀಸಿದ್ದಾರೆ ನೋಡಿ.

ನೋಡಿ ಎಷ್ಟು ಸುಂದರವಾದ ಅಲಂಕಾರ ಹಾ ಗುಂಡಿ ಇದೆ ಇಲ್ಲಿ ಸ್ಟೇಜ್ ಸ್ಟೇಜ್ ಅಲ್ಲಿ ತುಂಬ ಅಲಂಕಾರವನ್ನು ಹಮ್ ಮಾಡಿದ್ದಾರೆ.